ಸೋ ಇದು ಕೂಡ ಒಂದು ಪಾರ್ಕಿಂಗ್ ಪ್ಲೇಸ್ ಆಗಿರಬಹುದು ಅಥವಾ ಟೂರಿಸ್ಟ್ ಪ್ಲೇಸ್ ಆಗಿರಬಹುದು ಎಲ್ಲಾ ಕಡೆನೂ ಒಂದು ಗಾಡಿ ಪಾರ್ಕಿಂಗ್ ಸಿಗುದಿಲ್ಲ ಸೋ ಇದೇನಾಗತ್ತೆ ಅಂದ್ರೆ ಒಂದು ಕಡೆ ಗಾಡಿ ಪಾರ್ಕಿಂಗ್ ಮಾಡಿ ನಿಲ್ಸ್ಬಹುದು.

ಇದ್ರಲ್ಲಿ ನೂಡಬಹುದು ಇದು ಒಂದು ಮುಸ್ಲಿಂ ಪ್ಲೇಸ್ ಮುಸ್ಲಿಂಗೆ ಸಂಬಂಧ ಪಟ್ಟ ಬಿಲ್ಡಿಂಗ್ ಇರಬಹುದು ಇದ್ರಲ್ಲಿ ಎ ನೆಪ್ಪ ಅಂದ್ರೆ ಮುಸ್ಲಿಂಸೂ ಯಾವಾಗಲು ಹೆಚ್ಚಾಗಿ ಬಳುಸುದು ಅಂದ್ರೆ ಗ್ರೀನ್ ಕಲರ್ ಇಲ್ಲಿ ಮುಸ್ಲಿಂ ದೇವರಿಗೆ ಕೂಡ ಗ್ರೀನ್ ಕಲರ್ ಇಂದ ಅಯ್ಡೆಂಟಿಫೈವ್ ಮಾಡಬಹುದು